ಇಂಡಿಯನ್ ಪೆಟ್ರೋಲ್ ಬಂಕ್ ಆಹ್ಹ್ ಸಾರಿ ಆಯಿಲ್ ಅದನ್ನ ನಾವು ನಮ್ಮ ವಾಹನಗಳಿಗೆ ಪೆಟ್ರೋಲ್ ಹಾಕ್ಸ್ಕೊಳ್ತಿವಿ ಹೌದು ಪೆಟ್ರೋಲ್ ಹಾಕ್ಸೋಳೋದರಿಂದ ನಮಗೆ ತುಂಬಾ ಉಪಕಾರಯಿದೆ ಯಾಕಂದ್ರೆ ನಾವು ಒಂದು ಸ್ಥಳದಿಂದ ಬೇರೆ ಸ್ಥಳ ಹೋಗದಿಕ್ಕೇ ಬೇರೆ ಸ್ಥಳ ಬೇರೆ ಸ್ಥಳಗೆ--

ನಿಯರ್ ಬೈ ಸ್ಥಳದಲ್ಲಿ ಹೋಗೋದಿಕ್ಕೆ ತುಂಬಾ ಇದೆ ಹ್ಮ್ಮ್ಮ್ ಇದು ರಿಕ್ಷಾಗಳು.

ಇಲ್ಲಿ ಕುರಿಗಳ ಫಾರ್ಮ್ ಇದು ಇಲ್ಲಿ ಕುರಿಗಳನ್ನು ತಂದು ಅದರ ಸ್ಕಿನ್ ನನ್ನ ಅಂದ್ರೆ ಅದರ ಅದರ ಸ್ಕಿನ್ ನನ್ನ ತಗೆದು ಅದರಿಂದ ಉಲ್ ಮಾಡಿ ಮಾರಾಟ ಮಾಡುತ್ತಾರೆ.

ಇಲ್ಲಿ ವಾಟರ್ ಫಾಲ್ ಇದೆ ವಾಟರ್ ಫಾಲ್ ತುಂಬ ಇಷ್ಟ ನನಿಗೆ ಆಹ್ಹ್ ಫ್ಯಾಮಿಲಿ ಟೈಮ್ ಅಲ್ಲಿ ಜೊತೆ ಸ್ಪೆಂಡ್ ಮಾಡೋದು ವಾಟರ್ ಫಾಲ್ ಲೆಲ್ಲ ಟ್ರಾವೆಲಿಂಗ್ ಮಾಡೋದು ತುಂಬಾ ಇಷ್ಟ ಬಟ್ ಟ್ರೈನ್ ಬಂದು ಬಟ್ ವಾಟರ್ ಫಾಲ್ ತುಂಬಾ ಇಷ್ಟ ನನಿಗೆ.

ನನಗೆ ಬಸ್ ಬಸ್ ನಲ್ಲಿ ಟ್ರಾವೆಲ್ ಮಾಡೋವ ಅಷ್ಟು ಇಷ್ಟ ಇಲ್ಲ ಲಾಂಗ್ ಜರ್ನಿ ಅಂದ್ರೆ ತುಂಬಾ ಕಷ್ಟವಾಗ್ತದ್ದೆ ಆದರೆ ಶಾರ್ಟ್ ಜರ್ನಿ ಸ್ಕೂಲ್ ಕಾಲೇಜ್ ಬಸ್ ಆಗಿರ್ಬದು ತುಂಬಾ ಇಷ್ಟ ನನಿಗೆ.